ಇಲ್ಲಿ ಒಂದು ಅಂಗಡಿ ಇದೆ ಅಂಗಡಿಯ ಒಳಗಡೆ ಕೆಲವು ಕುರ್ಚಿಗಳಿವೆ ಗೋಡೆಯ ಮೇಲೆ ಬಾಗಿಲಿಗೆ ಹಾಕುವ ಕೆಲವು ಕೊಂಡಿಗಳಿವೆ.

ಒಂದು ದೊಡ್ಡ ಮರವಿದೆ ಸುತ್ತಮುತ್ತಲಿನ ಗಾರ್ಡನ್ ಪ್ರದೇಶವು ಹಚ್ಚು ಹಸಿರಿನಿಂದ ಕೂಡಿದೆ.

ದೂರದಲ್ಲಿ ಒಂದು ಲೈಟಿ ನ ಕಂಬ ಕಾಣುತ್ತಿದೆ ಜೊತೆಗೆ ಮರಗಳು ಕಾಣುತ್ತಿವೆ.

ಇಲ್ಲಿ ಒಂದು ನೆಂಡಲ್ಲಿದೆ ಅದರ ಮೇಲೆ ಬಣ್ಣ ಬಣ್ಣದ ಫೈಲ್ಗಳನ್ನು ಒಂದು ದಾರದಿಂದ ಕಟ್ಟಿ ಇಟ್ಟಿದ್ದಾರೆ.

ಹಾಗು ಮೇಲ್ಗಡೆ ಮೂರು ದೊಡ್ಡ ದೀಪಗಳಿವೆ ಜೊತೆಗೆ ನಾಲ್ಕರಿಂದ ಐದು ಸಣ್ಣ ಬಲ್ಬ ಗಳಿವೆ.

ಅ ಲಾರಿಯ ಮೇಲೆ ಒಂದು ಜೆ_ಸಿ_ಬಿ ಇದೆಹಾಗೂ ಆ ಲಾರಿಯ ಹತ್ತಿರ ಬಿಳಿ ಬಣ್ಣದ ಮಣ್ಣಿನ ಒಂದು ಕುಂಪೆ ಇದೆ.

ಇಲ್ಲಿ ಬಾಗಿಲ ಬಳಿ ಎರಡು ಹತೋಟಿಗಳಿವೆ ಒಂದು ಕೋಲಿನ ಹಾಗೆ ಕಟ್ಟಿಗೆ ಇದೆ.

ಇಲ್ಲಿ ಒಂದು ರಾಯಲ್ ಟೀ ಟ್ರೇಡರ್ಸ್ ಹೋಲ್ಸೇಲಿ ದೆ ಇದು ಬೀದರ್ ನಲ್ಲಿದೆ ಎಂದು ಅದರ ಮೇಲೆ ಬರೆಯಲಾಗಿದೆ.

ಇಲ್ಲಿ ಒಂದು ರಸ್ತೆ ಇದೆ ರಸ್ತೆ ಮೇಲೆ ಆರು ಕಾರು ಗಳು ನಿಂತಿವೆ.

ಹಾಗೆ ಇನ್ನೊಂದು ಭಾಗದಲ್ಲಿ ಕೆಲವು ವಿದ್ಯಾರ್ಥಿಗಳು ಸಹ ತಮ್ಮ ತಮ್ಮ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಇಲ್ಲಿ ಮೂರು ಕುರ್ಚಿಗಳಿವೆ.

ಇಲ್ಲಿ ಮೂವರು ಪ್ಲೇಯರ್ಸ್ ಇದ್ದಾರೆ ಅವರಲ್ಲಿ ಒಬ್ಬರು ಬೋಲಿಂಗ್ ಮಾಡುತ್ತಿದ್ದಾರೆ ಮತ್ತು ಒಬ್ಬರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ.

ಇಲ್ಲಿ ಮೂರು ಜೊತೆ ಹುಡುಗರ ಬಟ್ಟೆ ಹಾಕಿ ನಿಲ್ಲಿಸುವ ಸ್ಟ್ಯಾಚು ಗಳಿವೆ.

ಇದು ಒಂದು ಶಿವ ಹೇರ್ ಸಲೂನ್ ಶಾಪ್ ಇದೆ ಅದರ್ ಒಳಗಡೆ ಒಬ್ಬ ಮನುಷ್ಯನು ಇನ್ನೊಬ್ಬನು ಮನುಷ್ಯನಿಗೆ ಕಟಿಂಗ್ ಮಾಡುತ್ತಿದ್ದಾನೆ.

ಇಲ್ಲಿ ಒಂದು ರಸ್ತೆ ಇದೆ ರಸ್ತೆಯಲ್ಲಿ ಎರಡು ಮೂರು ಲೈಟುಗಳು ಕಾಣುತ್ತಿವೆ ರಸ್ತೆಯ ಒಂದು ಬದಿಗೆ ಆಸರೆಯನ್ನು ತಯಾರಿಸಿ ನಿರ್ಮಿಸಿರುವ ರಾಖಿಯ ಒಂದು ಶಾಪ್ ಇದೆ.

ಅದು ಅದರ ಒಳಗಡೆ ಹಸಿರಿನಿಂದ ಕೂಡಿದೆ ಹಾಗೂ ಅದರ ಬದಲಿಗೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅದರ ಕೆಳಗಡೆ ಕೆಲವು ದುಕಾನಗಳು ಸಹ ಇವೆ.

ಅಲ್ಲಿ ಒಂದು ಚಡಿ ಸಹ ಇದೆ ಕುಂಡದಲ್ಲಿಕೆಲವು ಗಿಡಗಳನ್ನು ಸಹ ನೆಟ್ಟಿದ್ದಾರೆ.

ಇದು ಒಂದು ದೊಡ್ಡ ಮನೆ ಅದು ಬಣ್ಣ ಬಣ್ಣದಿಂದ ಕೂಡಿದೆ ಅದರ ಹತ್ತಿರ ಎರಡು ಕಾರು ಗಳಿವೆ.

ಅದರ ಹತ್ತಿರವು ಸಹ ಸ್ವಲ್ಪ ಹಸಿರಾದ ಪ್ರದೇಶವು ನಿರ್ಮಿತವಾಗಿದೆ ಮತ್ತು ಅಲ್ಲಿ ಒಂದು ದೊಡ್ಡ ಕಟ್ಟಿಗೆ ಸಹ ಇದೆ.

ಅವರ ಮೇಲ್ಭಾಗದಲ್ಲಿ ಒಂದು ದೇವರ ಫೋಟೋ ಇದೆ.

ಬೇಕರಿ ಯ ಹಲವು ಪದಾರ್ಥಗಳು ಸಹ ಇವೆ ಮೇಲ್ಗಡೆ ಕೆಲವು ಲೈಟು ಗಳು ಸಹ ಇವೆ ಮುಂಭಾಗದಲ್ಲಿ ಒಂದು ಟೇಬಲ್ ಇದೆ.

ಟೇಬಲಿ ನ ಮುಂಭಾಗದಲ್ಲಿ ಒಂದು ಕುರ್ಚಿ ಇದೆ ಕುರ್ಚಿಯ ಹಿಂದುಗಡೆ ಒಂದು ಲೈಟಿ ನ ಬೋರ್ಡ್ ಸಹ ಇದೆ.

ಮತ್ತು ಎರಡು ಲೈಟ್ ಗಳಿದೆ ಕಿಟಕಿಗೆ ಪರದೆಯನ್ನು ಸಹ ಹಾಕಿದ್ದಾರೆ ಅದರ ಮುಂಭಾಗದಲ್ಲಿ ಕೆಲವು ಮನುಷರು ಕುಳಿತಿದ್ದಾರೆ.

ಇದು ಒಂದು ಕಟ್ಟಡ ಈ ಕಟ್ಟಡದ ಒಳಗಡೆ ಹಲವು ಫ್ಯಾನ್ ಗಳಿವೆ.

ಹಲವು ಕಿಟಕಿಗಳು ಸಹ ಇವೆ ಅವುಗಳಿಗೆ ಪರದೆಯನ್ನು ಸಹ ಹಾಕಲಾಗಿದೆ.

ಇಲ್ಲಿ ರಸ್ತೆಯ ಎರಡು ಬದಿಗೆ ಸಹ ಪ್ಲೇ ಗ್ರೌಂಡ್ ಇದೆ.

ಇದರ ಮುಂಭಾಗದಲ್ಲಿ ಮೂರು ಬೈಕ್ ಗಳು ನಿಂತಿವೆ ಮತ್ತು ಬಲಭಾಗಕ್ಕೆ ಒಂದು ಸೈಕಲ್ ಸಹ ಇದೆ ಮುಂಭಾಗದಲ್ಲಿ ಕೆಲವು ಚಪ್ಪಲಿಗಳು ಸಹ ಇವೆ.

ಹಾಗು ಮೆಲ್ಬಾಗಕ್ಕೆ ಹಲವು ಬಲ್ಬ್ ಗಳು ಸಹ ಕಾಣುತ್ತಲಿವೆ.

ಇದು ಒಂದು ಜೇಮ್ಸ್ ಪಾರ್ಲರ್ ಶಾಪ್ ಇದೆ ಅದರ ಒಳಗಡೆ ಇಬ್ಬರು ಮನುಷ್ಯರು ಇದ್ದಾರೆ ಮತ್ತು ಎರಡು ಕುರ್ಚಿಗಳು ಇವೆ.

ಇದು ಒಂದು ರಾಜರ ಕಾ ತರಹವಾದ ಕಾಲದಲ್ಲಿನ ಒಂದು ಕುರ್ಚಿ ಇದನ್ನು ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ.

ಇದು ಒಂದು ಕಂಪ್ಯೂಟರಿನ ಅಂಗಡಿಯ ಹಾಗೆ ಕಾಣುತ್ತಲಿದೆ ಅದರ ಒಳಗಡೆ ಕಂಪ್ಯೂಟರಿನ ಮುಂದೆ ಇಬ್ಬರು ಮನುಷ್ಯರು ಕುಳಿತುಕೊಂಡಿದ್ದಾರೆ.

ಇದು ಒಂದು ಗದ್ದೆ ತರ ಹವಾ ಆಗಿ ಕಾಣಿಸುತ್ತಲಿದೆ ಅಲ್ಲಿ ವಿಭಿನ್ನವಾದ ಟೊಮೆಟೋ ಸಸಿಗಳು ಕಾಣುತ್ತಲಿವೆ. ಅಲ್ಲಿ ಇಬ್ಬರು ಮನುಷ್ಯರು ಇದ್ದಾರೆ.